ಮತ್ತೆ ಇಲ್ಲಿ ಶೋ ಗಿಡಗಳನೆಲ್ಲ ಬೆಳಸಿದರೆ. ಗಿಡಗಳನೆಲ್ಲ ಕಟ್ ಮಾಡಿದರೆ ಮತ್ತೆ ಇಲ್ಲಿ ಒಂದು ದೊಡ್ಡ ಮರಗಳೆಲ್ಲ ಬೆಳದಿದಾವೆ ಲೈಟ್ ಕಂಬ ಕೂಡ ಕಾಣಿಸ್ತಾಯಿದೆ .

ಮತ್ತೆ ಆಕಡೆ ಇಂದ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಇಲ್ಲಿ ಒಬ್ಬ ಆಂಟೀ ಬುರ್ಖಾನ ಹಾಕಿದಳೆ ಇಲ್ಲಿ ಒಂದು ಆಂಟೀ ನಿಂತಿದ್ದಾಳೆ ಸೊಂಟದ್ ಮೇಲೆ ಕೈಇಟ್ಟುಕೊಂಡು ಇಲ್ಲೊಂದು ಅಂಕಲ್ ನಡ್ಕೊಂಡು ಹೋಗ್ತಿದ್ದಾರೆ ಇಲ್ಲೊಂದು ಕಾರ್ ಇದೆ ಜನಗಳ್ಳೆಲ್ಲಾ ಮುಂದೆ --

ಒಂದು ಮೀನಿನ ಅಂಗಡಿ ಇದೆ ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿದ್ದಾನೆ ಮಿನನ್ನ --

ಮತ್ತು ಇಲ್ಲಿ ಕಿಟಕಿ ಕಾಣಸ್ತಾ ಇದೆ. ಲೈಟ್ ಆನ್ ಮಾಡಿದ್ದಾರೆ ಒಂದ್ ಬ್ಯಾನರ್ ಪೋಸ್ಟರ್ ಹಾಕಿದರೇ ಒಬ್ಬ ವ್ಯಕ್ತಿ ಕೂತಿರೋದು--

ಮೇಲೆ ಒಂದು ಗಿಫ್ಟ್ ಸ್ಟಿಕರ್ ಅನ್ನು ಹಾಕಿದರೆ ಹಿಂದೆ ಒಂದು ಬ್ಯಾನರ್ ಕೂಡ ಇಟ್ಟಿದ್ದಾರೆ ಹಿಂದೆ ಒಂದುವೈಟ್ ಕಲರ್ ಕಾರಿದೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ.

ಮತ್ತೆ ಇಲ್ಲಿ ಕಾಂಪೌಂಡ್ ಇದೆ-- ಕಾಂಪೌಂಡ್ ಹಳೇದಾಗಿದೆ. ಇ ಟ್ಟಿದ್ದಾರೆ ಮೇ ಟ್ಟಲುಗಳು ಕೂಡ ಕಾಣಿಸ್ತಾ ಇದೆ.

ಅದ್ರಲ್ಲಿ ಹೂ ಗಿಡಗಳೆಲ್ಲಾ ಹುಲ್ಲುಗಳು ಬೆಳದ್ದಿದೆ ಪಾಚಿ ಕಟ್ಟಿದೆ. ಸುತ್ತ ಗಿಡ ಮರಗಳ ಬೆಳದ ನಿಂತಿದ್ದಾವೆ.

ಕಾಂಪೌಂಡಿಗೆ ಗೇಟ್ಗಳ್ಳನ್ನ ಹಾಕ್ಕಿದ್ದಾರೆ ಲೈಟ್ಗಳ್ಳನ್ನ ಇಟ್ಟಿದ್ದಾರೆ ಹಳೆದೊಂದು ಮನೆ ಕೂಡ ಇದೆ ಇಲ್ಲಿ.

ಮತ್ತೆ ಹುಲ್ಲುಗಳೆಲ್ಲ ಬೆಳದಿದೆ ಕೆಳಗಡೆ ಹಾಸ್ ಕಲ್ಲನ್ನು ಹಾಕಿದರೆ ಆಕಡೆ ಈಕಡೆ ಹುಲ್ಲು ಗರಿಗಲ್ಲೆಲ್ಲ ಬೆಳದಿದಾವೆ.

ಇಲ್ಲಿ ಒಂದು ಆಸ್ಪೆಟಲ್ ಇದೆ ಇಲ್ಲಿ ಮೆಟ್ಟಲು ಕೂಡ ಕಾಣಸ್ತಿದೆ. ಗೋಡೆ ಮೇಲೆ ಇಬ್ಬರ ಲೇಡೀಸ್ ಚಿತ್ರಾನ ಬಿಡಿಸಿದ್ದಾರೆ.